ತಿರುಪತಿ ವೆಂಕಟರಮಣ ಸ್ವಾಮಿ ಅವರ್ದು ಕುರ್ಸಿ ಪೂಜೆ ಎಲ್ಲ ಕುರ್ಸಿ ಸಸೂತ್ರವಾಗಿ ನೆರವೇರಿಸಿದ್ದಾರೆ.

ಒಬ್ಬ ಶಾಪರ್ ಒಬ್ಬ ಶಾಪಲ್ಲಿ ಕಾಫಿ ಟೀ ಮಾಡ್ತಾ ಇದ್ದಾನೆ ಒಂದು ಹುಡುಗ ಆಹ್ಹ್ ಅವನು ಕಾಫಿನ ಹಾಕಿ ಇನ್ನೊಬ್ರಿಗೆ ಮಾರ್ತ ಇದಾನೆ ಇದು --

ಮೀನು ಹಿಡ್ಕೊಂಡು ಒಂದು ಹುಡುಗ ತಗೊಂಡು ಬಂದಿದ್ದಾನೆ ಅವನ್ ಜೊತೆ ಒಂದು ಆಂಟಿ ಕೂಡಾ ಬಂದು ದುಡ್ಡ್ ಇಸ್ಕೊಂಡು ದುಡ್ನ ಬ್ಯಾಗೊಳಗ್ ಹಾಕೊಂಡಿದ್ದಾರೆ ಒಬ್ಬಳು ಡುಮ್ಮಿ ಆಂಟಿ ಮೀನ್ ಮಾರ್ಕೊಂಡು ಕೂತಿದಾಳೆ ಡುಮ್ಮಿ ಮೀನ್ಗನೆಲ್ಲನೂ ಸಾಲಾಗಿ ಇಟ್ಕೊಂಡಿದ್ದಾಳೆ.

ಯಾವ್ ಇಮೇಜ್ ಕೂಡ ಬಂದಿಲ್ಲ ಸೊ ನನಗೆ ಇದರ ಬಗ್ಗೆ ಏನು ಗೊತ್ತಾಗ್ತಾ ಇಲ್ಲ. ಸೊ ಇಮೇಜ್ ಬರ್ಬೇಕು ಅಂದ್ರೆ ನೆಟ್ ಸರಿಯಾಗಿ ವರ್ಕ್ ಆಗ್ತಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಬಂದ್ಮೇಲೆ ಕಂಪ್ಲೀಟ್ ಮಾಡ್ --